ಇಲ್ಲಿ ಒಂದು ಪುಟ್ಪಾತ್ತ್ ರೋಡ್ ಇದೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಕಂಬಿಗಳನ್ನು ಹಾಕಿದ್ದಾರೆ ಅದೇ ಒಂದು ಕೆರೆ ಕಾಣಿಸ್ತಾ ಇದೆ ಇಲ್ಲಿ ಮರಗಳ ಎಲೆಗಳೆಲ್ಲ ಉದುರಿ ಒಣಗಿ ನಿಂತಿದವೆ.

ಲೈಟ್ಸ್ ಗಳೆಲ್ಲ ಆನ್ ಮಾಡಿದ್ದಾರೆ ಒಂದು ಗೋಡನ್ ಕಾಣಿಸ್ತಾ ಇದೆ. ಮತ್ತೆ ಇಲ್ಲಿ ಜಾಗ ಕೂಡ ಇದೆ ಒಂದು ಗೋಡನ್ --

ಸುತ್ತಲೂ ಗಿಡ ಮರಗಳು ಬೆಳೆದಿವೆ ಈ ಗದ್ದೆಯಲ್ಲಿ ನಾಲ್ಕ್ ಐದು ತಂಗಿನ ಸಸಿಗಳನು ನೆಟ್ಟಿದರೆ.

ಇಲ್ಲಿ ತೆಂಗಿನ್ ಸಸಿಗಳು ಮತೇ ಬಾಳೆ ಸಸಿಗಳು ಬೆಳಸಿ ನಿಂತ್ಸಿದ್ದಾರೆ ನರ್ಸರಿಯಲ್ಲಿ ಒಂದು ನರ್ಸರಿಗೆ ಸೀಟನ್ನು --

ಸುತ ಗಿಡಮರಗಳು ಬೆಳಸಿ್ದಾರೆ ನರ್ಸರಿಯಲ್ಲಿ ನೀರ್ ಗಳನ್ನೂ ಬಿಟ್ಟು ಒಬ್ಬ ವ್ಯಕ್ತಿ ಕೂಡಾ ಹೊರಟಿದ್ದಾನೆ.

ಇಲ್ಲಿ ನ್ಯೂಮನ್ ಫ್ಲವರ್ಸ್ ಅಂಡ್ ಗಿಫ್ಟ್ ಅಂತ ಬೋರ್ಡ್ ಹಾಕಿದ್ದಾರೆ ಮತ್ತೆ ಇಲ್ಲಿ ಎಲ್ಲಾ ಫ್ಲವರ್ಸ್ ಪ್ಲಾಸ್ಟಿಕ್ ಹೂವಗಳನ್ನು ತೋರಣ ಆಮೇಲೆ ಎಲ್ಲ ತರದ ಒಂದು ಗಿಫ್ಟ್ಗಲೆಲ್ಲ ಸಿಗತ್ತೆ ಎಂದು ಇರಬಹುದು.

ಮತ್ತೆ ಇಲ್ಲಿ ಮೂರ್ ಚೀಲದಲ್ಲಿ ಎಲ್ಲ ತರಹದ ಹೂಗಳನ್ನೂ ಕಟ್ಟಿ ಇಟ್ಟಿದಾರೆ. ಆಹ್ ಹಳದಿ ಕಲರ್ ಹೂಗಳು ಇದೆ. ವೈಟ್ ಕಲರ್ ಹೂಗಳು ಇದೆ. ಕತ್ತಲೂ ಕೂಡ ಆಗಿದೆ.